ಇಲ್ಲಿ ಬಹಳಷ್ಟು ಲೈಟ್ಸ್ ಗಳು ಇವೆ.

ಒಬ್ಬ ಮಹಿಳೆಯ ಕೈಯಲ್ಲಿ ಒಂದು ಕಾಗದವಿದೆ.

ಕೆಲವರು ಜನರು ಫೋಟೋ ಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ.

ಮತ್ತು ಹಲವಾರು ರೀತಿಯ ಚಿಕ್ಕ ಪುಟ್ಟ ಮಕ್ಕಳು ಡ್ಯಾನ್ಸ್ ಅನ್ನು ಮಾಡುತ್ತಿದ್ದಾರೆ.

ಮತ್ತು ಎಲ್ಲಾ ಕಂಪಾರ್ಟ್ಮೆಂಟ್ ಗಳಲ್ಲಿ ವಸ್ತುಗಳನ್ನು ಇಟ್ಟಿದ್ದಾರೆ.

ಇದು ಒಂದು ಇಂಡಿಯನ್ ಪೋಸ್ಟ್ ಆಫೀಸ್ ಇದೆ.

ಮತ್ತು ಎರಡು ಬೈಸಿಕಲ್ ಕೂಡ ಇವೆ.

ಮತ್ತು ಅಕ್ಕ ಪಕ್ಕದಲ್ಲಿ ಎಲ್ಲಾ ಬೈಸಿಕಲ್ ಗಳನ್ನು ಇಟ್ಟಿದ್ದಾರೆ.

ಮತ್ತು ಇನ್ನೊಂದು ಕಡೆ ಎರಡು ಜೀಪ್ ಗಳು ನಿಂತಿವೆ.

ಮತ್ತು ಅದಕ್ಕೆ ವೈರ್ಸ್ ಗಳು ಕೂಡ ಇವೆ.